ಬುಕ್ ಸ್ಟೋರ್ ಅದು ಆ ಬುಕ್ ಸ್ಟೋರ್ ಅಲ್ಲಿ ಮೂರೂ ಜನ ಹುಡುಗರು ನಿಂತುಕೊಂಡಿದ್ದಾರೆ ಬುಕ್ ಅನ್ನು ಕಂಡು ಕೊಳ್ಳಲು--

ಸುಮಾರಾರು ಬುಕ್ ಗಳಿದ್ದವೇ ತರ ತರದ ಬುಕ್ ಗಳು ಇದ್ದವೇ .

ಅಲ್ ಮೆಟ್ಟಿಲುಗಳು ಸಹ ಇದ್ದವೇ. ದೊಡ್ ದೊಡ್ಡ ಮರಗಳು ಚಿಕ್ ಚಿಕ್ಕ ಮರಗಳು ಇದ್ದವೇ ಕಾಂಪೌಂಡ್ ಇದೆ.

ಮತ್ತೆ ಇಲ್ಲಿ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ.

ಈ ಕಡೆ ಮನೆಗಳು ಸಹ ಇದ್ದವೇ ಕಟ್ಟಡಗಳು ಸಹ ಇದ್ದವೇ ಆಕಾಶ ಶುಭ್ರ ಬಣ್ಣದಿಂದ ಇದೆ.

ಅಲ್ಲಿ ಪಾಟ್ ಗಳನ್ನೆಲ್ಲ ಲೈನ್ ಆಗಿ ಜೋಡ್ಸವವ್ರೇ ಮತ್ತೆ ಕರ್ಟನ್ ಗಳ್ನು ಸಹ ಹಾಕಿದ್ದಾರೆ.

ಇಲ್ ನೋಡಿ ನೀರು ನಿಂತಿದೆ ಅದು ಚಿಕ್ಕ ನೀರು ಒಂದು ಕೆರೆ ಬತ್ ಹೋಗಿದ್ ರೀತಿ ಕಾಣಿಸ್ತಿದೆ .

ಅಂದ್ರೆ ಹೊರಾಂಗಣ ನೋಟ ಇದೇನೊ ಇಲಿ ಕೆಂಪು ಕಲರ್ ಟೇಪ್ ಅಲ್ಲೂ ಸಹ ಕಟ್ಟವ್ರೆ ಒಂತರ ಕಂಬದ ತರ ಮತ್ತೆ ಬೋರ್ಡ್ ಗಳನ್ನೂ ಹಾಕಿದಾರೆ .

ಹಿಂದೆ ಗಿಡ ಮರಗಳು ಇದ್ದವೇ ಮುಂದೆ ಸಹ ಚಿಕ್ ಚಿಕ್ ಗಿಡ ಮರಗಳು ಇದ್ದವೇ.

ಮತ್ತೆ ಮೋಟ್ರು ಬೈಕ್ ಮತ್ತು ಮೋಟ್ರು ಸೈಕಲ್ ಸಹ ಇದಾವೆ.